ಹ್ಮ್ ಹೌದು ಒಳ್ಳೆ experience ಅದು ಆ PG ಅಲ್ಲಿ.

ವಸಂತ್ ಏನ್ ಮಾಡ್ತೀರಿ? ಎನಿಲ್ರಿ ಚಾ ನಾಷ್ಟಾ ಅದು ಆತ್ರಿ?

ಆ ಹಾ ಹಾ ಮತ್ತ್ರಿ?

ಆ ಇಲ್ಲಾ ಚಪಾತಿ ಅಷ್ಟ.

ಮತ್ತೇ market ಗೆ ಹೋಗಿ ಯಾವ್ ತರಕಾರಿ ತಗೋಬಂದಿರಿ ಮತ್?

Market ಹೋಗಿ ಈಗ ಬೀಟ್~ ಇದ್ ಒಂದ್ ಹತ್ತ್ ಹದಿನೈದ್ ನಮುನಿ ತಂದೀನಿ.

ಎಲ್ಲಾ common ಎಲ್ಲಾ ಒಂದೊಂದ್ ಒಂದ್ ಯಾವ್ದ್ ಬೇಕಾ ಅದ್ ತೊಗೋಬೇಕ.

ಎಲ್ಲ~ ಎಲ್ಲಾ ತರದ್ ತೊಗೋತೀರಿ ಎಂತ? ಯಾವ್ದ್ ಬೇಕಾ ಅದ್ ತೊಗೋಳುದು ಬೆಂಡಿಕಾಯಿ, ಬದ್ನಿಕಾಯಿ.

ಟಮಾಟೇ ಹಿಂಗೆಲ್ಲಾ ತೊಗೊಬೊಹ್ದ್. ಮತ್ತ್ ಸೊಪ್ಪ ಯಾವ್ದ್ ವಯಲ್ಲ್ಯಾನ್ ನೀವ್? ಸೊಪ್ಪ್ ವಾಯ್ತಿನ್ಲಾ ಉಳ್ಳಾಗಡ್ಡಿ ಪಲ್ಲೆ, ಮೆಂತೆ ಪಲ್ಲೆ, ಮೆಂತೆ ಪಲ್ಲೆ, ಹಾ ರಾಜಗಿರಿ ಪಲ್ಲೆ, ಹಾ.

ಯಾವ್ದ್ ಇದರ್ದ್ ತರಕಾರಿದ್ ರೀ? ಕರೆ ಈಕಡೆ ತರಕಾರಿದ್, ಒಂದ್ ಸ್ವಲ್ಪ rate .

ಹಿಂಗ market ಸಂತ್ಯಾಗ ಮಾರ್ತಾರಲ್ರಿ ಹಂಗ್ರಿ.

ಹಾ ಈ Gokak ಐತಿ, ಮತ್ತ್ ಇದ್ಕ ಐತ್ಲ್ಯಾ ಬೈಲಹೊಂಗಲದ್ ಹಂಗಿಲ್ಲಲಾ? ಹಂಗ~ ಹಂಗಿಲ್ರಿ ಹಂಗ market ಇಲ್ರಿ. ಹಾ ರೀ?

ನಾವ್ ಜಾ~ ಜಾಸ್ತಿ ಬೆಳಿಗ್ಗ್ daily ಬೆಳಿಗ್ಗೆ market ಹೋಗ್ತನ ತರಕಾರಿ ತರಾಕ.

ಇದ ಮೆ~ ಮೆಂತೆ ಪಲ್ಲೆ, ರಾಜಗಿರಿ ಪಲ್ಲೆ, ಸೊಪ್ಪ್.

ಬದ್ನಿಕಾಯಿ, ಬದ್ನಿಕಾಯಿ daily ತರಂಗಿಲ್ರಿ ಒಂದ್ ವಾರ್ದಾಗ ಒಂದ್ಯಾರ್ಡ್ ಸತಿ ಬದ್ನಿಕಾಯಿ,

ಒಂದ್ ಮತ್ daily ಒಂದೊಂದ್ದೊಂದ್ change ರೀ.

ಹಾ ರೀ. ಇಲ್ಲ್ ಶನಿವಾರ್ ಬಂದಾಗ ಸುಟಿ ಇದ್ದಾಗ ರವಿವಾರ್ ದಿವಸ ಒಯ್ಯುದು ಬಂದಕ್ಯಾಸ ಬ~ ಇದಕ್ಕಾ.

ಹಾ ರೀ.

ಕರೆ ಎಲ್ಲಾ ತಂದ್ ಮತ್ ಇಲ್ಲೇ ಎಲ್ಲಿಡುದ್ರಿ ಆದ. ಇದ್ ಊರಿಗೆ ಒಯ್ಯುದ್ಲಾ ಆಕಡೆ ಅಥಣಿಗೆ.

ಅತ್ಣಿಗೆ ಕರೆ ಆದ್ fresh ಇರಾಂಗಿಲ್ರಿಲಾ ಒಂದ್ ದಿವಸಕ್ಕ್ ಮತ್ ಇದ ಆಗುದಿಲ್ಲ. ಇಲ್ಲಿಲ್ಲ ಏನ್ ಆಗುದಿಲ್ಲ. ಹಾ.

ಹಾ ನಾವ್ ತರಕಾರಿ ಹಾಕ್ಬೇಕ್ ನಾವ್, daily ಎಷ್ಟ ಬೇಕಷ್ಟ. ಅವತ್ತಿಗಸ್ಟ ಮತ್ ಹಾ. ಅಲ್ಲಿ ತರು ಬದ್ಲಿ ಇಲ್ಲೆ ಒದ್ ಬಿಡುದ್ . ಅಲ್ಲೇ ಅಲ್ಲೇ ತರುದ್ ಅಂತೇರಿ ಹ next time ಹಂಗ . ಸುಮ್ಮ್ ಅಲ್ಲೇದಕ ಹೋಗಿ ತಗೊಳುದು.

ಕಡ್ಮಿ ಹಚ್ಚಿದ್ರಿ ಬಿಡ್ ಇಲ್ಲೂ ಕಡ್ಮಿ ಇರ್ತೇತಿ ರೈತರಿಂದ ಕಡ್ಮಿ ಸಿಗ್ತೇತಿ. ಅದ್ರ್ ಇವ್ರ ತುಗೊಂಡ ಮಾ ಮಾ ಎಲ್ಲಾ ಇವ್ರ್, ತುಗೊಂಡ ನಡಕ ಮರೋರ್ ಇರ್ತಾರ್ಲಾ ಅವ್ರ ಜಾಸ್ತಿ ಮಾಡ್ತರ್. ತಗೊಂಡ್ ಮಾರೋರ್ ನಮ್ಮಂತವರ್ .

ಅಲ್ಲಲ್ಲ ನೀವ್ ಇಲ್ಲಿಂದ ಒಯ್ಡ್ ದೂರ್ ದೂರದಿಂದ ಒಯ್ಡ್ ಮಾರ್ತೀರಿ ನಿಮ್ಮದ್ ಬ್ಯಾರೆ.

ಅಲ್ಲಿಂದ್ ಅಲ್ಲೇ ತಗೋತಾರಿ. ಈಗ ರೈತ್ರ ಬಂದಿರ್ತಾರಿಲ್ರಿ ಅಲ್ಲೆ ತಗೋಳೋದ್ ಅಲ್ಲೇ ಮಾರುದು.

ಎಲ್ಲಾ ಚಲೋನ ಮಾರ್ತಾರ್ರೀ ಎಲ್ಲಾರು ಹಂಗೇತಿಲ್ರಿ.

ಎಲ್ಲರಾ ಒಬ್ಬರ್ ಹಂಗ ಮಾಡ್ತರ್ಲ್ಯಾ, ಅವ್ರು ನ್ಯಾಯವಾದ ಬೇಲೆನ್ ತುಗೋತಾರು, ಕೊಡ್ತಾರು ಒಟ್ಟ.

ಹಾ ಹಾ ರೀ. ರಾತ್ರಿ ಹನ್ನೆಡ್ ಗಂಟೆಕ್.

ಮುಂಜಾಲೆ ಒಂದ್ ಗಂಟೆಕ ಹೋಗಿ ಮುಟ್ಟಿವಿ ಒಂದುವರಿ ಮಟಾ.

ಯಾಡ್ ಗಂಟೆಕ್ ಮಲ್ಕೊಂಡ್ವಿ ಒಂತಾಸ ಮುರರ್ ಮಟಾ, ಮುರು ಇಪ್ಪತೊಂಬತ್ತ್ ಮಲ್ಕೊಂತಿನಿ.

ನೀವಾದ್ ಆದ್ vegetables ಎಲ್ಲಾ ಹೆಂಗ್ ಇದ್ರಾಗ ಒಯ್ಯ್ತಿರೆನ್ goods ದಾಗ ಒಯ್ಯ್ತಿರೋ? ಹಾ goods goods ದಾಗ.

ತುಗೊಂಡ ಹೋಗಿ ಮತ್ ಅಲ್ಲೇ ಹೋಗಿ ಅಂಗಡಿಗೆ ಹಚ್ಚುದ್ ಮತ್.

ಅಂಗಡ್ಯಾಗ್ ಹಚ್ಚಿ ಮತ್ ಅಕೆಡೆ ಮಾರುದ. ಮತ್~ ಮತ್ ಮರ್ದಿವಸ ಬಂದ ಒಯ್ಯುದ ಮತ್?

ಮತ್ ಹಿಂಗ್ ಮಾರಿದ್ವಿಂದ್ರ ರಾತ್ರಿ ಮತ್ತ್ ಬರುದು.

ಜಾಸ್ತಿ ಯಾವ್ದ್ ಮಾ~ ಮಾ~ ಮಾರಾಟ ಆಕ್ತೈತಿ ನಿಮ್ಮಲ್ಲಿ ತರಕಾರಿ?

ಜಾಸ್ತಿ ಹಂಗೇನಿಲ್ಲ ಎಲ್ಲಾ ಅಕ್ಕ್ಯವ್ . ಅಂದ್ರ್ ಈಗ ಒಂದ ಒಂದ್ ಜಾಸ್ತಿ ಒಯ್ಯ್ತಾರ್ ಮಂದಿ ಬರೇ ಅದನ್ನ ಎಲ್ಲಾರು ಯಾರ್ ಬಂದ್ರು ಅದನ್ನ ತಗೋತಾರ. ಇಲ್ಲಿಲ್ಲ ಹಂಗೇನಿಲ್ಲಾ. ಬರ್ತಾರು ಎಲ್ಲಾ ತಗೋತಾರು ಹಂಗೇನಿಲ್ಲಾ.

Okay okay okay bye ಆತ್ರಿ ಮತ್ತೆ ಮಾಡ್ತೆನ್ರಿ.